ಇಲ್ಲಿ ನೋಡಲು ತುಂಬಾ ಚೆನ್ನಾಗಿ ಕಾಣಿಸಿದ್ದು ಎಲ್ಲಾ ತರಹದ ಮುಸ್ಲಿಂಮರು ಕೂಡಾ ಇಲ್ಲಿ ಇದ್ದಾರೆ. ನೋಡಲು ತುಂಬಾ ಚೆನ್ನಾಗಿ ಕಾಣಿಸಿದ್ದು ಸುತ್ತಾ ಮುಟ್ಟಲು ಜನಗಳಿಂದ ಕೂಡಿದ್ದು ಈ ಮುಸ್ಲಿಂಮರು ನೋಡಲು ತುಂಬಾ ಚೆನ್ನಾಗಿ ಇದ್ದಾರೆ .

ನೋಡಲು ತುಂಬಾ ದೊಡ್ಡದಾದ ಎತ್ತರವಾದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಇಲ್ಲಿ ರೋಡ್ ಸೈಡ್ ಆಗಿದ್ದು ಇಲ್ಲೆಲ್ಲಾ ತರಹದ ಜನಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಗಿಡ ಮರಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಗಿ--

ಇದು ಶಾಪ್ ಆಗಿದೆ. ಶಾಪ್ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ಸುತ್ತಲೂ ಬಳುನ್ ಗಳಿಂದ ಕೂಡಿದ್ದು ಇಲ್ಲಿ ಜನಗಳೆಲ್ಲ ನೋಡಲು ಚೆನ್ನಾಗಿ ಕಾಣಿಸುತ್ತಿದೆ. ಶಾಪ್ಸ್ಗಳಾಗಿ ಹೊರಗೆ ನೋಡಲು ತುಂಬಾ ಚೆನ್ನಾಗಿದೆ. .

ಇದು ದೊಡ್ಡ ಎತ್ತರವಾದ ದೊಡ್ಡದಾದ ಕಟ್ಟಡದ ರೀತಿಯಲ್ಲಿ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತ ಇದೆ. ತುಂಬಾ ದೊಡ್ಡದಾದ ಎತ್ತರವಾದ ಗಿಡ-ಮರಗಳಿಂದ ಕೂಡಿದ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತ ಇದೆ.

ನೋಡಲು ತುಂಬಾ ಚೆನ್ನಾಗಿ ತುಂಬಾ ದೊಡ್ಡದಾಗಿ ಕಾಣಿಸುತ್ತಿರುವ ದೇವಿ ನಾವು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ --

ನೋಡಲು ತುಂಬಾ ಎತ್ತರವಾದ ಕಟ್ಟಡವಾಗಿದೆ. ತುಂಬಾ ದೊಡ್ಡದಾದ ನೋಡಲು ತುಂಬಾ ಚೆನ್ನಾಗಿ ಇದೊಂದು ಕಟ್ಟಡ ರೀತಿಯಲ್ಲಿ ಕಾಣಿಸು--

ಸುತ್ತಲು ಗಿಡ ಮರಗಳಿಂದ ಇದೊಂದು ದೊಡ್ಡ ಪ್ಲಾಂಟ್ ಆ- ಇದು ಇದಾಗಿದೆ ನೋಡಲು ತುಂಬಾ ಚೆನ್ನಾಗಿದೆ. ಇದೊಂದು ಟೈಲ್ಸ್ ನಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ಟೈಲ್ಸ್ ನೋಡಲು ತುಂಬಾ ಚೆನ್ನಾಗಿ ಕಾಣಿಸು

ಫಂಕ್ಷನ್ ರೀತಿಯಲ್ಲಿ ಇದೆ. ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತ ಇದೆ. ದೊಡ್ಡದಾಗಿ ಕಾಣಿಸುತ್ತ ಇದೆ ಸುತ್ತಲು ಗಿಡ ಮರಗಳಿಂದ ರೀತಿಯಲ್ಲಿ ಇದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತ ಇದೆ.